ಇವರ ಪ್ರದೇಶವಾಗಿರುತ್ತದೆ ಇಲ್ಲಿ ನೋಡಲು ಈ ರೋಡ್ಗಳಿನ ಮೂಲಕ ನೋಡಿದರೆ ಸುತ್ತ ಮುತ್ತ ವಾತಾವರಣ ತುಂಬಾ ಚೆನಾಗಿರುತ್ತದೆ.

ಅದರಿಂದ ಇಲ್ಲಿ ಜನರು ಇಲ್ಲಿ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ತಿಳಿದುಕೊಳ್ಳಲು ಬಿಜಾಪುರಕ್ಕೆ ಬರುತ್ತಾರೆ.

ಕೆರೆಯಾಗಿದ್ದು ಇಲ್ಲಿ ಕಲ್ಲು ಮಣ್ಣು ಗಿಡ ಮರಗಳೆಲ್ಲ ಇವೆ. ಇರುವುದರಿಂದ ಇದು ಹಾ ಇಲ್ಲಿ--

ಇದು ನೋಡಲು ತುಂಬಾ ಸುಂದರವಾಗಿ ಕೂಡ ಕಂಡು ಬರುತ್ತೆ.

ಇಲ್ಲಿ ಸುತ್ತಮುತ್ತಲಿನ ಪೇಂಟಿಂಗ್ ಹಾಗೂ ಶಿಲೆಗಳನ್ನು ಕೆತ್ತಿರುವ ರೀತಿ ನೀತಿಗಳು ತುಂಬಾ ಬಹಳ ಸುಂದರವಾಗಿದೆ.